ಇದು ನಮ್ಮ ಶಿವಮೊಗ್ಗದಲ್ಲಿ ಇರತಕ್ಕಂತ ಶಿವಪ್ಪ ನಾಯ್ಕ ಅರಮನೆಯಲ್ಲಿ ಇರತಕ್ಕಂತ ದೃಶ್ಯಗಳು. ಅಲ್ಲಿ ಆ ಪಾರ್ಕ್ ಲ್ಲಿ ಇರತಕ್ಕಂತ ಎಲ್ಲ ರೀತಿಯ ಗ್ರಹಗಳನ್ನ ನಾವಿಲ್ಲಿ ಕಾಣಬಹುದು.

ನೋಡುತ್ತಿರುವ ಚಿತ್ರ ಬಂದ್ ಬಿಟ್ಟು ರೋಡ್ ಅಂದ್ರೆ ಖಾಲಿ ರೋಡ್ ಇದು.

ರಸ್ತೆಗಳು ರಸ್ತೆಗಳು ವಾಹನಗಳಿಗೆ ಚಲಿಸಲು ಅತಿ ಒಂದು ಮುಖ್ಯ ಅಂಗ ಅಂತಾನೆ ಹೇಳಬಹುದು.